ಸ್ಕೂಲ್ ಆರ್ ಹಾಸ್ಪಿಟಲ್ ದು ಸ್ಕೂಲ್ ಅಂತ ಗೆಸ್ಸಿದೆ ನನಗೆ ಸ್ಕೂಲ್ ಆರ್ ಹಾಸ್ಪಿಟಲ್ ಗವರ್ಮೆಂಟ್ ಏನೋ ಒಂದು--

ದೊಡ್ಡ ಬಿಲ್ಡಿಂಗ್ ಸೋ ಎಂಟ್ರೆನ್ಸ್ ಹತ್ರ ಇತರ ಎಲ್ಲ ಎಂಟ್ರೆನ್ಸ್ ಎಲ್ಲಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಾಣಿಸ್ತಿತ್ತು. ತುಂಬಾ ಚೆನ್ನಾಗಿ ಮೆಂಟೇನ್--